ಮಸೂದಿ ಅಂತನೂ ಹೆಳ್ತೀನಿ ಈ ಮಸೂದಿ ಮುಂದೆ ಗೇಟು ಹಲವಾರು ಮರಗಳು ಈ ದೃಶ್ಯ ನೋಡಲು ತುಂಬಾ ಚೆನ್ನಾಗಿದೆ ಅಂತಾ ಹೇಳ್ತಿನಿ.

ಕರಾರ್ ಕಾರುನೂ ಇದೆ ಅಲ್ಲಿ ತುಂಬಾ ವಾತಾವರಣ ತುಂಬಾ ಚೆನ್ನಾಗಿದೆ ಎಲ್ಲಾ ಹೇಳಬಹುದು ಇದು ಅಲ್ಲಲ್ಲಕಟ್ಟರ್.

ಹಲವಾರು ಜನರಿದಾರೆ ಹಲವಾರು ಲೈಟ್ ಗಳಿವೆ ಅದು ಒಂದು ಪಾರ್ಕ್ ಅಂತ ಹೇಳಬಹುದು ಒಂದು ಸೋಲಾರ್ ಇದೆ ಒಂದು ಲೈಟ್ ಅನ್ನು ಕಂಡು ಬರುತ್ತ ಇದೆ ಒಂದು ವಿಮಾನ ಪ್ಲಾಸ್ಟಿಕ್ ವಿಮಾನ ಅಂತ ಹೇಳಬಹುದು ಇದು ವಾತಾವರಣ ನೋಡಲು ತುಂಬ ಸೂಪರಾ --

ಈ ದೃಶ್ಯದಲ್ಲಿ ಕಂಡು ಬರುವುದು ಏನೆಂದರೆ ಇದು ಒಂದು ಸುಂದರವಾದ ನೋಟವಾಗಿದೆ ಹಲವಾರು ಕಾರುಗಳು ಹಲವಾರು ಮರಗಳು ಅಂತಾ ನಾನು ಕಂಡು ಬರ್ತಾದೆ ಅಂತಾ ಹೇಳ್ತೀನಿ ಹಲವಾರು ಜನರು ಇದ್ದಾರೆ ಇಲ್ಲಿ ಒಂದು ಪಾರ್ಕ್‌ ಅಂತಾ ಹೇಳಬಹುದು ನಾನು ಇಷ್ಟ ಪಡುತ್ತೇನೆ.